ನಮಸ್ಕಾರ
ಕ್ಟರ್ಟಲ್ ನಲ್ಲಿ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ಸ್ ನ ಈ ಟ್ಯುಟೋರಿಯಲ್ ಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಕ್ಟರ್ಟಲ್ ನಲ್ಲಿ ಪ್ರೋಗ್ರಾಮ್ ಅನ್ನು ಹೇಗೆ ಬರೆಯುವುದು ಯೂಸರ್ ಇನ್ ಪುಟ್ ಅನ್ನು ಸಂಗ್ರಹಿಸಲು ವೇರಿಯೇಬಲ್ಸ್ ಗಳ ಉಪಯೋಗ ಕ್ಯಾನ್ವಾಸಿನ ಮೇಲೆ ಮುದ್ರಣವನ್ನು ಮಾಡಲು ಪ್ರಿಂಟ್ ಕಮಾಂಡ್ ಅನ್ನು ಹೇಗೆ ಉಪಯೋಗಿಸುವುದು ಮತ್ತು ಲೈನ್ ಅನ್ನು ಹೇಗೆ ಕಮೆಂಟ್ ಮಾಡುವುದು ಎನ್ನುವುದನ್ನು ಕಲಿಯಲಿದ್ದೇವೆ
ಈ ಟ್ಯುಟೋರಿಯಲ್ ಅನ್ನು ತಯಾರಿಸಲು ನಾನು ಉಬಂಟು ಲಿನಕ್ಸ್ ಒಎಸ್ ನ 1110 ನೇ ಆವೃತ್ತಿಯನ್ನು ಮತ್ತು ಕ್ಟರ್ಟಲ್ 081 ಬೀಟಾ ಎಂಬ ಆವೃತ್ತಿಯನ್ನು ಉಪಯೋಗಿಸುತ್ತಿದ್ದೇನೆ
ನಿಮಗೆ Kturtleನ ಪ್ರಾಥಮಿಕ ಮಾಹಿತಿ ಇದೆಯೆಂದು ನಾವು ಅಂದುಕೊಂಡಿದ್ದೇವೆ
ಅದಿಲ್ಲವಾದರೆ ಅದಕ್ಕೆ ಸಂಬಂಧಿಸಿದ ಟ್ಯುಟೋರಿಯಲ್ ಗಳಿಗಾಗಿ ದಯವಿಟ್ಟು ನಮ್ಮ ಜಾಲಪುಟವನ್ನು httpspoken tutorialorg ನೋಡಿ
ಆರಂಭಿಸುವುದಕ್ಕಿಂತ ಮೊದಲು ನಾವು ಕ್ಟರ್ಟಲ್ ನ ಕೆಲವು ಪ್ರಾಥಮಿಕ ಮಾಹಿತಿಯ ಬಗ್ಗೆ ಚರ್ಚಿಸೋಣ
ಕ್ಯಾನ್ವಾಸಿನ ಮೇಲೆ ಕಾಣಿಸುತ್ತಿರುವ ಟರ್ಟಲ್ ಅನ್ನು ನಾವು ಸ್ಪ್ರೈಟ್ ಸ್ಪ್ರೈಟ್ ಎನ್ನುತ್ತೇವೆ
ಸ್ಪ್ರೈಟ್ ಅನ್ನುವುದು ಒಂದು ಸಣ್ಣ ಇಮೇಜ್ ಚಿತ್ರ
ಅದು ಪರದೆಯ ಮೇಲೆ ಎಲ್ಲಾ ಕಡೆಯೂ ಚಲಿಸುತ್ತದೆ
ಉದಾಹರಣೆಗೆ ಕರ್ಸರ್ ಅನ್ನುವುದು ಒಂದು ಸ್ಪ್ರೈಟ್
ಸ್ಪ್ರೈಟ್ಹೈಡ್ ಎಂಬ ಕಮಾಂಡ್ ಟರ್ಟಲ್ ಅನ್ನು ಕ್ಯಾನ್ವಾಸಿನ ಮೇಲೆ ಕಾಣದಿರುವ ಹಾಗೆ ಮಾಡುತ್ತದೆ
ಟರ್ಟಲ್ ಕಾಣಿಸದಿದ್ದರೆ ಗುಪ್ತವಾಗಿದ್ದರೆ ಸ್ಪ್ರೈಟ್ಶೋ ಎಂಬ ಕಮಾಂಡ್ ಅದನ್ನು ಕಾಣುವ ಹಾಗೆ ಮಾಡುತ್ತದೆ
ಕ್ಲೀಯರ್ ಕಮಾಂಡ್ ಕ್ಯಾನ್ವಾಸಿನ ಮೇಲೆ ಇರುವ ಎಲ್ಲಾ ಚಿತ್ರಗಳನ್ನು ಅಳಿಸಿಹಾಕುತ್ತದೆ
ಕ್ಟರ್ಟಲ್ ನಲ್ಲಿ ಡಾಲರ್ ಎಂಬ ಚಿಹ್ನೆ ವೇರಿಯೇಬಲ್ಸ್ ಗಳ ಒಂದು ಕಂಟೇನರ್
ಆಸ್ಟೆರಿಸ್ಕ್ -ಆಸ್ಟೆರಿಸ್ಕ್ ಎರಡು ಸಂಖ್ಯೆಗಳನ್ನು ಗುಣಿಸಲು ಉಪಯೋಗಿಸಲ್ಪಡುತ್ತದೆ
ಕೇರೆಟ್ ಕ್ಯಾರೆಟ್ ಸಂಖ್ಯೆಯ ಪವರ್ ಅನ್ನು ಹೆಚ್ಚಿಸುತ್ತದೆ
ಎಂಬ ಚಿಹ್ನೆ ಇದರ ನಂತರ ಬರೆದಿರುವ ಲೈನ್ ಅನ್ನು ಕಮೆಂಟ್ ಮಾಡುತ್ತದೆ
ಸ್ಕ್ರ್ಟ್ ಎಸ್ ಕ್ಯೂ ಆರ್ ಟಿ ಎನ್ನುವುದು ಒಂದು ಸಂಖ್ಯೆಯ ವರ್ಗಮೂಲವನ್ನು ತಿಳಿಯಲು ಇರುವಂತಹ ಒಂದು ಇನ್ ಬಿಲ್ಟ್ ಫಂಕ್ಷನ್
ಒಂದು ಹೊಸ KTurtleನ ಅಪ್ಲಿಕೇಷನ್ ತೆರೆಯೋಣ
ದಶ್ ಹೋಮ್ ಮೀಡಿಯಾ ಎಪಿಪಿಎಸ್ ಮೇಲೆ ಕ್ಲಿಕ್ ಮಾಡೋಣ
ಟೈಪ್ ಎಂಬುದರ ಕೆಳಗೆ ಎಡ್ಯುಕೇಷನ್ ಅನ್ನು ಆಯ್ಕೆ ಮಾಡಿ ನಂತರ ಕ್ಟರ್ಟಲ್ ಅನ್ನು ಆಯ್ಕೆ ಮಾಡೋಣ
ಕ್ಟರ್ಟಲ್ ಅಪ್ಲಿಕೇಶನ್ ತೆರೆದುಕೊಳ್ಳುತ್ತದೆ
ನಾವು ಟರ್ಮಿನಲ್ ಅನ್ನು ಬಳಸಿಯೂ ಕೂಡ ಕ್ಟರ್ಟಲ್ ಅನ್ನು ತೆರೆಯಬಹುದು
ಟರ್ಮಿನಲ್ ಅನ್ನು ತೆರೆಯಲು CTRLALTT ಅನ್ನು ಒಟ್ಟಿಗೆ ಒತ್ತಿ
ಕ್ಟರ್ಟಲ್ ಅಂತ ಟೈಪ್ ಮಾಡಿ enter ಬಟನ್ ಅನ್ನು ಒತ್ತೋಣ
ಈಗ ಕ್ಟರ್ಟಲ್ ಅಪ್ಲಿಕೇಶನ್ ತೆರೆದುಕೊಳ್ಳುತ್ತದೆ
ಈಗ ನಾನು ಪ್ರೋಗ್ರಾಮ್ ಕೋಡ್ ಅನ್ನು ಟೈಪ್ ಮಾಡುತ್ತೇನೆ ಮತ್ತು ವಿವರಿಸುತ್ತೇನೆ
ಪ್ರೋಗ್ರಾಮ್ ಟೆಕ್ಸ್ಟ್ ಸ್ವಲ್ಪ ಅಸ್ಪಷ್ಟವಾಗಿ ಕಾಣಬಹುದು ಹಾಗಾಗಿ ನಾನು ಅದನ್ನು ಝೂಮ್ ಮಾಡುತ್ತೇನೆ
program ಟಿಒ ಫೈಂಡ್ ಸ್ಕ್ವೇರ್ ಒಎಫ್ a ನಂಬರ್

ಎಂಟರ್ ಅನ್ನು ಪ್ರೆಸ್ ಮಾಡೋಣ
ಹ್ಯಾಷ್ ಎಂಬ ಚಿಹ್ನೆ ಇದರ ನಂತರ ಬರೆದಿರುವ ಲೈನ್ ಅನ್ನು ಕಮೆಂಟ್ ಮಾಡುತ್ತದೆ
ಅಂದರೆ ಪ್ರೋಗ್ರಾಮ್ ರನ್ ಆಗುತ್ತಿರುವಾಗ ಈ ಲೈನ್ ಬರುವುದಿಲ್ಲ
Enter ಅನ್ನು ಒತ್ತೋಣ
ರಿಸೆಟ್ ರಿಸೆಟ್ ಕಮಾಂಡ್ ಟರ್ಟಲ್ ಅನ್ನು ಡಿಫಾಲ್ಟ್ ಸ್ಥಿತಿಯಲ್ಲಿ ಸೆಟ್ ಮಾಡುತ್ತದೆ
ಎಂಟರ್ ಅನ್ನು ಒತ್ತೋಣ
i ಆಸ್ಕ್ ಡಬಲ್ ಕ್ವೋಟ್ಸ್ ನಲ್ಲಿ enter a ನಂಬರ್ ಫೋರ್ I ಆಂಡ್ ಕ್ಲಿಕ್ ಒಕ್
i ಅನ್ನುವುದು ಯೂಸರ್ ಇನ್ ಪುಟ್ ಅನ್ನು ಸಂಗ್ರಹಿಸಲು ಇರುವ ಒಂದು ವೇರಿಯೇಬಲ್
ಆಸ್ಕ್ ಎಂಬ ಕಮಾಂಡ್ ಯೂಸರ್ ಇನ್ ಪುಟ್ ಅನ್ನು ವೇರಿಯೇಬಲ್ ನಲ್ಲಿ ಸಂಗ್ರಹಿಸಲು ಕೇಳುತ್ತದೆ
ಎಂಟರ್ ಅನ್ನು ಒತ್ತಿ
ಫಾಂಟ್ಸೈಜ್ ಸ್ಪೇಸ್ 28
ಫಾಂಟ್ಸೈಜ್ ಪ್ರಿಂಟಿನ ಮೂಲಕ ಉಪಯೋಗಿಸಿದ ಫಾಂಟ್ ಸೈಜ್ ಅನ್ನು ಸೆಟ್ ಮಾಡುತ್ತದೆ
ಫಾಂಟ್ಸೈಜ್ ಸಂಖ್ಯೆಯನ್ನು ಇನ್ ಪುಟ್ ನ ರೂಪದಲ್ಲಿ ತೆಗೆದುಕೊಳ್ಳುತ್ತದೆ
ಮತ್ತು ಪಿಕ್ಸೆಲ್ಸ್ ನಲ್ಲಿ ಸೆಟ್ ಮಾಡುತ್ತದೆ
ಪ್ರಿಂಟ್ ii ಪ್ರಿಂಟ್ ಡಾಲರ್ ಐ ಇಂಟು ಡಾಲರ್ ಐ ಪ್ರಿಂಟ್ ii ಒಂದು ಸಂಖ್ಯೆಯ ವರ್ಗದ ಎಣಿಕೆಯನ್ನು ಮತ್ತು ಪ್ರಿಂಟ್ ಅನ್ನು ಮಾಡುತ್ತದೆ
ಎಂಟರ್ ಅನ್ನು ಒತ್ತೋಣ
ಸ್ಪ್ರೈಟ್ಹೈಡ್ ಸ್ಪ್ರೈಟ್ಹೈಡ್ ಕ್ಯಾನ್ವಾಸಿನಿಂದ ಟರ್ಟಲ್ ಅನ್ನು ಗುಪ್ತವಾಗಿರಿಸುತ್ತದೆ
ಈಗ ಪ್ರೋಗ್ರಾಮ್ ಅನ್ನು ರನ್ ಮಾಡೋಣ
ಎಡಿಟರ್ ನಲ್ಲಿ ಕೋಡ್ ನ ಉತ್ಪಾದನೆಯನ್ನು ಆರಂಬಿಸಲು ಟೂಲ್ ಬಾರ್ ನಲ್ಲಿ ರನ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ
ಇದು ಉತ್ಪತ್ತಿಯಾದ ವೇಗದ ಸೂಚಿಯನ್ನು ತೋರಿಸುತ್ತದೆ
ಫುಲ್ ಸ್ಪೀಡ್ ಫುಲ್ ಸ್ಪೀಡ್ ಸ್ಲೋ ಸ್ಲೋವರ್ ಸ್ಲೋವೆಸ್ಟ್ ಮತ್ತು step by ಸ್ಟೆಪ್
ನಾನು ಕೋಡ್ ಅನ್ನು ಸ್ಲೋ ವೇಗದಲ್ಲಿ ರನ್ ಮಾಡುತ್ತೇನೆ
ಒಂದು ಇನ್ಪುಟ್ ಬಾರ್ ಕಾಣಿಸುತ್ತದೆ
i ಗಾಗಿ 15 ಅನ್ನು ಎಂಟರ್ ಮಾಡೋಣ ಮತ್ತು ಒಕ್ ಕ್ಲಿಕ್ ಮಾಡೋಣ
15 225 15 ರ ವರ್ಗ 225 ಎಂದು ಕ್ಯಾನ್ವಾಸಿನ ಮೇಲೆ ಕಾಣಿಸುತ್ತದೆ
ಈಗ ಪ್ರೋಗ್ರಾಮಿನ ಮೂಲಕ ಸಂಖ್ಯೆಯ ನ್ತ್ ಪವರ್ ಎನ್ಥ್ ಪವರ್ ಅನ್ನು ಕಂಡುಹಿಡಿಯುವುದನ್ನು ಕಲಿಯೋಣ
ಈಗಾಗಲೇ ನನ್ನ ಹತ್ತಿರ ಟೆಕ್ಸ್ಟ್ ಎಡಿಟರ್ ನಲ್ಲಿ ಒಂದು ಪ್ರೋಗ್ರಾಮ್ ಇದೆ
ನಾನು ಟೆಕ್ಸ್ಟ್ ಎಡಿಟರ್ ನಿಂದ ಪ್ರೋಗ್ರಾಮ್ ಅನ್ನು ಕಾಪಿ ಮಾಡುತ್ತೇನೆ ಮತ್ತು ಅದನ್ನು ಕ್ಟರ್ಟಲ್ ಎಡಿಟರ್ ನಲ್ಲಿ ಪೇಸ್ಟ್ ಮಾಡುತ್ತೇನೆ
ದಯವಿಟ್ಟು ಇಲ್ಲಿ ಟ್ಯುಟೋರಿಯಲ್ ಅನ್ನು ನಿಲ್ಲಿಸಿ ಮತ್ತು ಪ್ರೋಗ್ರಾಮ್ ಅನ್ನು ನಿಮ್ಮ ಕ್ಟರ್ಟಲ್ ಎಡಿಟರ್ ನಲ್ಲಿ ಟೈಪ್ ಮಾಡಿ
ನಾನು ಪ್ರೋಗ್ರಾಮ್ ಟೆಕ್ಸ್ಟ್ ಅನ್ನು ಝೂಮ್ ಮಾಡುತ್ತೇನೆ
ಪ್ರೋಗ್ರಾಮ್ ನ ವಿವರಣೆ ಸ್ಪಷ್ಟೀಕರಣ ಎಂಬ ಚಿಹ್ನೆ ಇದರ ನಂತರ ಬರೆದಿರುವ ಲೈನ್ ಅನ್ನು ಕಮೆಂಟ್ ಮಾಡುತ್ತದೆ
ರಿಸೆಟ್ ಕಮಾಂಡ್ ಟರ್ಟಲ್ ಅನ್ನು ಡಿಫಾಲ್ಟ್ ಸ್ಥಿತಿಯಲ್ಲಿ ಸೆಟ್ ಮಾಡುತ್ತದೆ
i ಮತ್ತು n ಗಳು ಯೂಸರ್ ಇನ್ ಪುಟ್ ಅನ್ನು ಸಂಗ್ರಹಿಸಲು ಇರುವಂತಹ ವೇರಿಯೇಬಲ್ಸ್ ಗಳು
ಆಸ್ಕ್ ಎಂಬ ಕಮಾಂಡ್ ಯೂಸರ್ ಇನ್ ಪುಟ್ ಅನ್ನು ವೇರಿಯೇಬಲ್ ನಲ್ಲಿ ಸಂಗ್ರಹಿಸಲು ಕೇಳುತ್ತದೆ
ಫಾಂಟ್ಸೈಜ್ 28 ಪ್ರಿಂಟಿನ ಮೂಲಕ ಉಪಯೋಗಿಸಿದ ಫಾಂಟ್ ಸೈಜ್ ಅನ್ನು ಸೆಟ್ ಮಾಡುತ್ತದೆ
ಫಾಂಟ್ಸೈಜ್ ಸಂಖ್ಯೆಯನ್ನು ಇನ್ ಪುಟ್ ನ ರೂಪದಲ್ಲಿ ತೆಗೆದುಕೊಳ್ಳುತ್ತದೆ
ಮತ್ತು ಪಿಕ್ಸೆಲ್ಸ್ ನಲ್ಲಿ ಸೆಟ್ ಮಾಡುತ್ತದೆ
ಪ್ರಿಂಟ್ iನ್ ಒಂದು ಸಂಖ್ಯೆಯ ನ್ತ್ ಪವರ್ ನ ಎಣಿಕೆಯನ್ನು ಮತ್ತು ಪ್ರಿಂಟ್ ಅನ್ನು ಮಾಡುತ್ತದೆ
ಸ್ಪ್ರೈಟ್ಹೈಡ್ ಕ್ಯಾನ್ವಾಸಿನಿಂದ ಟರ್ಟಲ್ ಅನ್ನು ಗುಪ್ತವಾಗಿರಿಸುತ್ತದೆ
ಈಗ ಪ್ರೋಗ್ರಾಮ್ ಅನ್ನು ರನ್ ಮಾಡೋಣ
i ಗಾಗಿ 5 ಅನ್ನು ಎಂಟರ್ ಮಾಡೋಣ ಮತ್ತು ಒಕ್ ಕ್ಲಿಕ್ ಮಾಡೋಣ
n ಗಾಗಿ 4 ಅನ್ನು ಎಂಟರ್ ಮಾಡೋಣ ಮತ್ತು ಒಕ್ ಕ್ಲಿಕ್ ಮಾಡೋಣ
54625 ಕ್ಯಾನ್ವಾಸಿನ ಮೇಲೆ ಕಾಣಿಸುತ್ತದೆ
ಈಗ ಸಂಖ್ಯೆಯ ವರ್ಗಮೂಲವನ್ನು ತಿಳಿಯಲು ಪ್ರೋಗ್ರಾಮ್ ನಲ್ಲಿ ಇನ್ ಬಿಲ್ಟ್ ಸ್ಕ್ರ್ಟ್ ಎಸ್ ಕ್ಯೂ ಆರ್ ಟಿ ಫಂಕ್ಷನ್ ಅನ್ನು ಉಪಯೋಗಿಸೋಣ
ನಾನು ಎಡಿಟರ್ ನಿಂದ ಕೋಡ್ ಅನ್ನು ಕಾಪಿ ಮಾಡಿ ಅದನ್ನು ಕ್ಟರ್ಟಲ್ ಎಡಿಟರ್ ನಲ್ಲಿ ಪೇಸ್ಟ್ ಮಾಡುತ್ತೇನೆ
ದಯವಿಟ್ಟು ಇಲ್ಲಿ ಟ್ಯುಟೋರಿಯಲ್ ಅನ್ನು ನಿಲ್ಲಿಸಿ ಮತ್ತು ಪ್ರೋಗ್ರಾಮ್ ಅನ್ನು ನಿಮ್ಮ ಕ್ಟರ್ಟಲ್ ಎಡಿಟರ್ ನಲ್ಲಿ ಕಾಪಿ ಮಾಡಿ
ನಾನು ಪ್ರೋಗ್ರಾಮ್ ಟೆಕ್ಸ್ಟ್ ಸ್ವಲ್ಪ ಅಸ್ಪಷ್ಟವಾಗಿರಬಹುದಾದ್ದರಿಂದ ಅದನ್ನು ಝೂಮ್ ಮಾಡುತ್ತೇನೆ
ನಾನು ಕೋಡ್ ಅನ್ನು ವಿವರಿಸುತ್ತೇನೆ
ಎಂಬ ಚಿಹ್ನೆ ಇದರ ನಂತರ ಬರೆದಿರುವ ಲೈನ್ ಅನ್ನು ಕಮೆಂಟ್ ಮಾಡುತ್ತದೆ
ರಿಸೆಟ್ ಕಮಾಂಡ್ ಟರ್ಟಲ್ ಅನ್ನು ಡಿಫಾಲ್ಟ್ ಸ್ಥಿತಿಯಲ್ಲಿ ಸೆಟ್ ಮಾಡುತ್ತದೆ
i ಅನ್ನುವುದು ಯೂಸರ್ ಇನ್ ಪುಟ್ ಅನ್ನು ಸಂಗ್ರಹಿಸಲು ಇರುವ ಒಂದು ವೇರಿಯೇಬಲ್
ಫಾಂಟ್ಸೈಜ್ 28 ಪ್ರಿಂಟಿನ ಮೂಲಕ ಉಪಯೋಗಿಸಿದ ಫಾಂಟ್ ಸೈಜ್ ಅನ್ನು ಸೆಟ್ ಮಾಡುತ್ತದೆ
ಪ್ರಿಂಟ್ ಸ್ಕ್ರ್ಟ್ i ಒಂದು ಸಂಖ್ಯೆಯ ವರ್ಗಮೂಲವನ್ನು ಪ್ರಿಂಟ್ ಮಾಡುತ್ತದೆ
ಸ್ಪ್ರೈಟ್ಹೈಡ್ ಕ್ಯಾನ್ವಾಸಿನಿಂದ ಟರ್ಟಲ್ ಅನ್ನು ಗುಪ್ತವಾಗಿರಿಸುತ್ತದೆ
ಕ್ಯಾನ್ವಾಸಿನ ಮೇಲೆ ಟರ್ಟಲ್ ಕಾಣದ ಹಾಗೆ ಮಾಡುತ್ತದೆ ಈಗ ಪ್ರೋಗ್ರಾಮ್ ಅನ್ನು ರನ್ ಮಾಡೋಣ
i ಗಾಗಿ 169 ಅನ್ನು ಎಂಟರ್ ಮಾಡೋಣ ಮತ್ತು ಒಕ್ ಕ್ಲಿಕ್ ಮಾಡೋಣ
169 13 169 ರ ವರ್ಗಮೂಲ 13 ಕ್ಯಾನ್ವಾಸಿನ ಮೇಲೆ ಕಾಣಿಸುತ್ತದೆ
ಪುನಃ ರನ್ ಮಾಡೋಣ
i ಗಾಗಿ 169 ಅನ್ನು ಎಂಟರ್ ಮಾಡೋಣ ಮತ್ತು ಒಕ್ ಕ್ಲಿಕ್ ಮಾಡೋಣ
ನಾವು ಋಣಾತ್ಮಕ ಸಂಖ್ಯೆಯನ್ನು ಎಂಟರ್ ಮಾಡಿದರೆ ಔಟ್ ಪುಟ್ ನಾನ್ ಎನ್ ಎ ಎನ್ ಆಗುತ್ತದೆ
ಅಂದರೆ ಇದು ಸಂಖ್ಯೆಯಲ್ಲ
ಏಕೆಂದರೆ ಋಣಾತ್ಮಕ ಸಂಖ್ಯೆಯ ವರ್ಗಮೂಲ ನಿಜವಾದ ವಾಸ್ತವಿಕ ಸಂಖ್ಯೆಯಾಗಿರುವುದಿಲ್ಲ
ಈಗ ನಾವು ಪ್ರೋಗ್ರಾಮಿನ ಮೂಲಕ ಧನಾತ್ಮಕ ಸಂಖ್ಯೆಯ ಘನಮೂಲದ ಮೂಲ್ಯಾಂಕನವನ್ನು ಮಾಡೋಣ
ನಾನು ಎಡಿಟರ್ ನಿಂದ ಪ್ರೋಗ್ರಾಮ್ ಅನ್ನು ಕಾಪಿ ಮಾಡಿ ಅದನ್ನು ಕ್ಟರ್ಟಲ್ ಎಡಿಟರ್ ನಲ್ಲಿ ಪೇಸ್ಟ್ ಮಾಡುತ್ತೇನೆ
ದಯವಿಟ್ಟು ಇಲ್ಲಿ ಟ್ಯುಟೋರಿಯಲ್ ಅನ್ನು ನಿಲ್ಲಿಸಿ ಮತ್ತು ಪ್ರೋಗ್ರಾಮ್ ಅನ್ನು ನಿಮ್ಮ ಕ್ಟರ್ಟಲ್ ಎಡಿಟರ್ ನಲ್ಲಿ ಕಾಪಿ ಮಾಡಿ
ನಾನು ಪ್ರೋಗ್ರಾಮ್ ಟೆಕ್ಸ್ಟ್ ಅನ್ನು ಝೂಮ್ ಮಾಡುತ್ತೇನೆ
ನಾನು ಪ್ರೋಗ್ರಾಮ್ ಅನ್ನು ವಿವರಿಸುತ್ತೇನೆ
ಎಂಬ ಚಿಹ್ನೆ ಇದರ ನಂತರ ಬರೆದಿರುವ ಲೈನ್ ಅನ್ನು ಕಮೆಂಟ್ ಮಾಡುತ್ತದೆ
ಇದೊಂದು ಸಿಂಗಲ್ ಲೈನ್ ಕಮೆಂಟ್ ಎನ್ನುವುದನ್ನು ದಯವಿಟ್ಟು ಗಮನಿಸಿ
ಪ್ರತಿಯೊಂದು ಕಮೆಂಟೂ ಸಹ ಚಿಹ್ನೆಯ ಮುಂದೆ ಬರಬೇಕು
ರಿಸೆಟ್ ಕಮಾಂಡ್ ಟರ್ಟಲ್ ಅನ್ನು ಡಿಫಾಲ್ಟ್ ಸ್ಥಿತಿಯಲ್ಲಿ ಸೆಟ್ ಮಾಡುತ್ತದೆ
i ಮತ್ತು C ಅನ್ನುವುದು ಯೂಸರ್ ಇನ್ ಪುಟ್ ಅನ್ನು ಸಂಗ್ರಹಿಸಲು ಇರುವ ವೇರಿಯೇಬಲ್ಸ್
Cಇ13 ಡಾಲರ್ ಸಿ ಈಸ್ ಈಕ್ವಲ್ ಟು ಡಾಲರ್ ಐ ಟು ದ ಪವರ್ ಆಫ್ ವನ್ ಬೈ ಥ್ರೀ ಸಂಖ್ಯೆಯ ಘನಮೂಲವನ್ನು ಎಣಿಸುತ್ತದೆ
ಫಾಂಟ್ಸೈಜ್ 28 ಪ್ರಿಂಟಿನ ಮೂಲಕ ಉಪಯೋಗಿಸಿದ ಫಾಂಟ್ ಸೈಜ್ ಅನ್ನು ಸೆಟ್ ಮಾಡುತ್ತದೆ
ಪ್ರಿಂಟ್ C ಒಂದು ಸಂಖ್ಯೆಯ ಘನಮೂಲವನ್ನು ಪ್ರಿಂಟ್ ಮಾಡುತ್ತದೆ
ಸ್ಪ್ರೈಟ್ಹೈಡ್ ಕ್ಯಾನ್ವಾಸಿನಿಂದ ಟರ್ಟಲ್ ಅನ್ನು ಗುಪ್ತವಾಗಿರಿಸುತ್ತದೆ
ಕ್ಯಾನ್ವಾಸಿನ ಮೇಲೆ ಟರ್ಟಲ್ ಕಾಣದ ಹಾಗೆ ಮಾಡುತ್ತದೆ ಈಗ ಪ್ರೋಗ್ರಾಮ್ ಅನ್ನು ರನ್ ಮಾಡೋಣ
i ಗಾಗಿ 343 ಅನ್ನು ಎಂಟರ್ ಮಾಡೋಣ ಮತ್ತು ಒಕ್ ಕ್ಲಿಕ್ ಮಾಡೋಣ
343 7 343 ರ ಘನಮೂಲ 7 ಕ್ಯಾನ್ವಾಸಿನ ಮೇಲೆ ಕಾಣಿಸುತ್ತದೆ
ಇದರೊಂದಿಗೆ ಈಗ ನಾವು ಈ ಟ್ಯುಟೋರಿಯಲ್ ನ ಕೊನೆಯ ಹಂತಕ್ಕೆ ಬಂದಿದ್ದೇವೆ
ಸಂಕ್ಷೇಪವಾಗಿ ಈ ಟ್ಯುಟೋರಿಯಲ್ ನಲ್ಲಿ ನಾವು ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ಸ್ ಸ್ಕ್ರ್ಟ್ ಫಂಕ್ಷನ್ ನ ಉಪಯೋಗ ಪ್ರಿಂಟ್ ಕಮಾಂಡಿನ ಉಪಯೋಗ ಮತ್ತು ಕ್ಟರ್ಟಲ್ ಎಡಿಟರ್ ಮತ್ತು ಕ್ಯಾನ್ವಾಸಿನ ಉಪಯೋಗಗಳನ್ನು ಕಲಿತಿದ್ದೇವೆ
ಅಸೈನ್ ಮೆಂಟ್ ಗಾಗಿ ನಾನು ನಿಮಗೆ ಪ್ರಾಥಮಿಕ ಪ್ರೋಗ್ರಾಂ ಕಮಾಂಡ್ ಗಳ ಮೂಲಕ ಒಂದು ಸಂಖ್ಯೆಯ ಘನವನ್ನು ಕಂಡುಹಿಡಿಯುವ ಮತ್ತು ಒಂದು ಸಂಖ್ಯೆಯ ನ್ತ್ ರೂಟ್ ತಿಳಿಯುವ ಪ್ರೋಗ್ರಾಂ ಅನ್ನು ಬರೆಯಲು ಸೂಚಿಸುತ್ತೇನೆ
ಈ URLನಲ್ಲಿ ಸಿಗುವ ವಿಡಿಯೋ ಅನ್ನು ನೋಡಿ
httpspoken tutorialorgWhat ಇಸ್ a ಸ್ಪೋಕನ್ ಟ್ಯೂಟೋರಿಯಲ್ ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಅನ್ನು ಸಂಕ್ಷೇಪವಾಗಿ ತಿಳಿಸುತ್ತದೆ
ಒಂದು ವೇಳೆ ನಿಮ್ಮಲ್ಲಿ ಒಳ್ಳೆಯ ಬ್ಯಾಂಡ್ ವಿಡ್ತ್ ಇಲ್ಲದಿದ್ದಲ್ಲಿ ನೀವು ಡೌನ್ ಲೋಡ್ ಮಾಡಿ ನೋಡಬಹುದು
ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಟೀಮ್160 ಸ್ಪೋಕನ್ ಟ್ಯುಟೋರಿಯಲ್ ಗಳನ್ನು ಉಪಯೋಗಿಸಿ ಕಾರ್ಯಾಗಾರಗಳನ್ನು ನಡೆಸುತ್ತದೆ
ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರಮಾಣಪತ್ರ ಕೊಡುತ್ತದೆ
ಹೆಚ್ಚಿನ ವಿವರಣೆಗಾಗಿ contactspoken tutorialorg ಗೆ ಬರೆಯಿರಿ
ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಟಾಕ್ ಟು ಎ ಟೀಚರ್ ಪ್ರಾಜೆಕ್ಟ್ ನ ಒಂದು ಭಾಗ
ಇದು ಭಾರತ ಸರ್ಕಾರದ MHRDಯ ICTಮಾಧ್ಯಮದ ಮೂಲಕ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ನಿಂದ ಸಮರ್ಥಿತವಾಗಿದೆ
ಈ ಸಂಸ್ಥೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಈ ಲಿಂಕ್ ನಲ್ಲಿ ಸಿಗುತ್ತದೆ httpspoken tutorialorgNMEICT Intro ಈ ಪಾಠದ ಅನುವಾದಕಿ ನಾಗರತ್ನಾ ಹೆಗಡೆ ಹಾಗೂ ಪ್ರವಾಚಕ ಐ
ಬಾಂಬೆಯಿಂದ ವಾಸುದೇವ
ಧನ್ಯವಾದಗಳು